ಇಲ್ಲಿ ನಿತ್ತರ ಯುವಕಿಯರು ಮೊಬೈಲ್ ಅನ್ನು ನೋಡುತ್ತಾ ಮೊಬೈಲಿ ನಲ್ಲಿ ಫೊಟೊ ತೆಗೆದುಕೊಳ್ಳುತ್ತ ನಿತ್ತಿದ್ದಾರೆ.

ತುಂಬಾ ಬಿಸೀಲಿರೊ ಕಾರಣ ಆ ಛತ್ರಿಯನ್ನು ತೆಗೆದು ಕೂತುಕೊಂಡಿದ್ದಾರೆ.

ಈ ಯುವಕನು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾನೆ ಕೆಳಗಡೆ ಹಸಿರು ಬಣ್ಣದ ಮ್ಯಾಟ್ಅನ್ನು ಹಾರಿಸಿದ್ದಾರೆ.

ಇದು ಒಂದು ದೊಡ್ಡವಾದ ಕಟ್ಟವಾಗಿದೆ ಈ ದೊಡ್ಡವಾದ ಕಟ್ಟಡದ ಕೆಳಗೆ ಕಾರು ಗಳನ್ನು ನಿಲ್ಲಲು ನಿರ್ಮಿಸಿದ್ದಾರೆ. ಇಲ್ಲಿ--